ಇದು ನಮ್ಮ ಮೈಸೂರಿನ ಕೆಜಿ ಕೊಪ್ಪಲ್ ನ ರೈಲ್ವೆ ಬ್ರಿಜ್ ಇದು ರ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ ಅಂತ ಹೆಸರಿರೋದು.

ಅಲ್ಲಿ ಒಂದೇ ತರ ಇರಲ್ಲ ಬೇರ್ಬೇರೆ ರೀತಿನೂ ಇರುತ್ತೆ ಈ ಶ್ರೀನಿವಾಸ್ ಸ್ಸ್ಟೀಲ್ ವಾರ್ಡ್ ಅಂದ್ರೆ ಬಟ್ಟೆಯಂಗಡಿ ಎಷ್ಟೇ ಅಲ್ಲ ಕಬ್ಬಿಣದಂಗಡಿ ಸ್ಟೀಲ್ಸ್ ಮತ್ತೆ ಕಟ್ಟಡ ಸಾಮಗ್ರಿಗಳು ಈ ತರ ಎಲ್ಲ ಇರುತ್ತೆ.